ಬಸ್ಸ್ ಗಾಡಿಯಿದೆ ಬಸ್ಸಿನ ನ ಒಳಗಡೆ ತುಂಬ ಜನ ಸೇರಿ ಅವರಿಗೆ.

ಹಲವಾರು ಜನರು ಬಸ್ಸಿನ ಮೇಲೆ ಮೇಲ್ಚಾವಣಿ ಯ ಮೇಲೆ ಸಹಿತ ಕುಳಿತ್ತಿದ್ದಾರೆ ಹಾಗು ಹಲವಾರು ಜನರು --

ಒಂದು ಪಲಕ ಕಾಣಿಸ್ತಾ ಇದೆ ಈ ಪಲಕದಲ್ಲಿ --

ಬೆಂಕಿನ ಮರಗಳು ಹಾಗು ಇತರ ಬೇರೆ ಬೇರೆ ತರಹದ ಮರಗಳನ್ನು ಸಹಿತ ಬೆಳೆಸಲಾಗಿದೆ.

ಹಾಗು ಇಲ್ಲಿ ಹಲವಾರು ವಿದ್ಯುತ್ ದೀಪವನ್ನು ಉಪಯೋಗಿಸಿ --

ಈವಾಗ ಚಿತ್ರ ಮೇಲೆ ನಮಗೆ ಕಾಣುತ್ತಿರುವ ಚಿತ್ರ ಮಳೆಗಾಲದ ಚಿತ್ರವಾಗಿದೆ.